ಇಂಗೆ ಅದೇ ಚನ್ನಾಗಿ. ಇದು ಅದೇ ಅನ್ಕಳ್ತಿನಿ ಆದ್ರೆ ಇಲ್ಲಿ ಒಳಗಡೆ ಯಾವು ಯಾರ್ದು ಅಂತ ಗೊತ್ತಿಲ್ಲ ಮನೆ ಇಂಗೆ ಅದೇ ಕಣ.

ಈ ನಮ್ ಕಡೆಕ್ಕೆ ಈ ಕಾವೇರಿ ನೀರ್ ಇದ್ರುನು ಈದ್ ಜಾಸ್ತಿ ಕಡಿಮೆ.